ಮದ್ವೆ ಸಮಾರಂಭ ಇದ್ದಿದ್ ಕಾರಣ ಅಲ್ಲಿ ವೇಟ್ ಮಾಡ್ಕೋತಾ ಕೂತಿದ್ದಾರೆ ಅಲ್ಲಿ.

ಇದು ಒಂದು ದೇವಸ್ಥಾನ ಇದೆ .ಇಲ್ಲಿ ದೇವಸ್ಥಾನದ ಎದುರು ಗಡೆ ಇರೋದು ದ್ವೀಪ ಸ್ತಮ್ಬಾ ಇದು.

ಆಮೇಲೆ ಇದು ನೀರಿಂದ ಡ್ಯಾಮ್ ಕಟ್ಟುವುದ್ರಿಂದ ಎಲ್ಲಾ ನೆ ಸುತ್ತ ಮುತ್ತ ಹಳ್ಳಿಗೊಳು ಹೊಳಗೋಲ್ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದು.

ಇದೊಂದು ಇಲ್ಲಿ ಬಂಗಾರ ಅಂಗಡಿ ಇದೆ. ಬಂಗಾರ ಅಂಗಡಿಯಲ್ಲಿ ಬೆಳ್ಳಿಯು ವಸ್ತುಗಳು ಅದ. ಬೆಳ್ಳಿ ವಸ್ತು ಅಂದ್ರ ಸಮಯ ಇದಾವೆ ಇಲ್ಲಿ ದೀಪ ಹಚ್ಚುವಂಥ ಸಮಯಗಳ ಅದಾವ್ .

ಎಲ್ಲಾ ಜನ ಪ್ರೇಕ್ಷಣೀಯ ಸ್ಥಳ ಇದ್ದವೇ ನೋಡೋಕೆ. ಎಲ್ಲಾ ತರ ನೋಡೋಕು ಕಾಡ್ ನೋಡಕೆ ಉಡಿದಾತ ನೋಡೋಕೆ ಎಲ್ಲಾ ಬರ್ತಾ ಇರ್ತರೆ.